ಅಂಗಡಿಯಲ್ಲಿ ಕೌಂಟರ್ ಗಳು ಮತ್ತು ಕುರ್ಚಿಗಳು ಇವೆ.

ರಸ್ತೆ ಮೇಲೆ ಒಂದು ಬಸ್ ಅನ್ನು ನಡಿತಾ ಇದೆ.

ಇದ್ ರಸ್ತೆಯಲ್ಲಿ ನಿಂತಿರುವ ವ್ಯಕ್ತಿಯೊಬ್ಬರು ಪ್ರವಾಹದ ನೀರನ್ನು ದಾಟಲು ಪ್ರಯತಿಸುತ್ತಿದ್ದಾನೆ.

ಈ ಮೇಲಿನಂತೆ ನಮಗೆ ಒಂದು ಅಂಗಡಿಯ ಬೋರ್ಡ್ ಅನ್ನು ಕಾಣು ಬರ್ತಾಇದೆ.

ಅದರ ಮೇಲೆ ಇಂಫಾರಿಯಲ್ ಸ್ಪೈಸ್ ರೆಸ್ಟೋರೆಂಟ್ ಎಂದು ಬರೆಯಲಾಗಿದೆ.

ಅಂಗಡಿಯ ಒಳಗೆ ಪ್ರಕಾಶಮಾನವಾದ ಬೆಳಕನ್ನು ಬೆಳಗ್ತಾ ಇದೆ.

ಇಲ್ಲಿ ನಂತೆ ನಮಗೆ ಒಂದು ಕಟ್ಟಡವನ್ನು ಕಾಣ್ ಬರ್ತಾ ಇದೆ.

ಇದರ ಮೇಲೆ ಬರಿ ಶಾಹಿ ಪ್ಯಾಲೇಸ್ ಎಂದು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಅದರ ಬೋರ್ಡಿನ ಮೇಲೆ ಸರ್ಕಾರಿ ಮೆಟ್ರಿಕ್ ಎಂದು ಬರಯಲಾಗಿದೆ.

ಈ ಚಿತ್ರವು ಒಂದು ಕೋಣೆಯ ಒಳಭಾಗವನ್ನು ತೋರಿಸುತ್ತದೆ.

ಹಿನ್ನೆಲೆಯಲ್ಲಿ ಸಣ್ಣ ಗಿಡಗಳನ್ನು ಸಹ ಕಾಣಬಹುದು.

ಅದರ ಬೋರ್ಡಿನ ಮೇಲೆ ದೀಕ್ಷಾ ಫರ್ನಿಚರ್ ಎಂದು ಬರೆಯಲಾಗಿದೆ.

ನಾಲ್ಕು ಹುಡುಗಿಯರು ಧಾನ್ಯಗಳು ಮತ್ತು ಬೀಜಗಳನ್ನು ಬಳಸಿ ತಯಾರಿಸಿದ ಭೂದೃಶ್ಯದ ಕಲಾಕೃತಿಯನ್ನು ಹಿಡಿದಿದ್ದಾರೆ.

ಅಂಗಡಿ ಹೊರಗೆ ಕೆಲವು ಬಟ್ಟೆಗಳನ್ನು ತೂಗು ಹಾಕಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಬಟ್ಟೆ ಅಂಗಡಿಯ ಒಳಾಂಗಣ ಚಿತ್ರವನ್ನು ಕಂಡು ಬರ್ತಾ ಇದೆ.

ಮತ್ತು ಕಿತ್ತಾಳೆ ಬಣ್ಣದ ಹೂವಿನ ಹಾರನಿಂದ ಅಲಂಕರಿಸಲಾಗಿದೆ.

ಅಂಗಡಿಯಲ್ಲಿ ಒಬ್ಬ ವ್ಯಕ್ತಿಯು ಕೌಂಟರ್ ಮೇಲೆ ಕುಳಿತಿರುವುದನ್ನು ಕಾಣ ಬರುತ್ತದೆ.

ಕೋಣೆಯಲ್ಲಿ ಒಂದು ಟೇಬಲ್ ಒಂದು ಕುರ್ಚಿ ಒಂದು ಎ_ಸಿ ಒಂದು ಫ್ಯಾನ್ ಮತ್ತು ಒಂದು ಬೆಡ್ ಅನ್ನು ಇಡಲಾಗಿದೆ.

ಈ ಮೇಲಿನಂತೆ ನಮಗೆ ಒಂದು ಗ್ಯಾರೇಜಿನ ಒಳಾಂಗಣ ಕಾಣು ಬರ್ತಾ ಇದೆ.

ಈಕಡೆ ಹೊರಗೆ ಕೆಲವು ಮೊಟ್ರ್ ಬೈಕ್ ಗಳನ್ನು ನಿಲುಗಡೆ ಮಾಡಲಾಗಿದೆ.

ಹಿನ್ನೆಲೆಯಲಿ ದೋಣಿ ಅಥವಾ ದೋಣಿಯ ಭಾಗವನ್ನು ಕಾಣಬಹುದು.

ಅನೇಕ ಪುರುಷರು ಸಾಂಪ್ರದಾಯಿಕ ತಲೆಪಟ್ಟಿಗಳನ್ನು ಧರಿಸಿದ್ದಾರೆ.

ಆ ಬೋರ್ಡಿನ ಮೇಲೆ ಅವರ ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.

ಇಲ್ಲಿ ಒಂದು ಜರಾಕ್ಸ್ ಮಾಡುವ ಯಂತ್ರೊಪಕರನವಿದೆ.

ಇದರ ಸುತ್ತಮುತ್ತಲ ಗಿಡ ಮರಗಳು ಮತ್ತು ಇತರ ಬೇರೆ ಬೇರೆ ಕಟ್ಟಡಗಳು ಇವೆ.

ಹಿಮ್ಮೇಲೆ ಅದರ ಬಗ್ಗೆ ಒಂದು ಪೆಟ್ರೋಲ್ ಬಂಕ್ ನ ಚಿತ್ರವನ್ನು ಕಾಣು ಬರ್ತಾ ಇದೆ.

ಪೆಟ್ರೋಲ್ ಬಂಕ್ಗ ಳಲ್ಲಿ ವ್ಯಕ್ತಿಗಳು ಮತ್ತು ಮೋಟರ್ ಸೈಕಲ್ ಗಳನ್ನ ನಿಲ್ಗಡೆ ಮಾಡಲಾಗಿದೆ.

ಅದರ ಮೇಲೆ ಐಸ್ಬಾಲ್ ಲೇಡೀಸ್ ಫ್ಯಾಷನ್ ಅಂಡ್ ಜನರಲ್ ಸ್ಟೋರ್ ಎಂದು ಇಂಗ್ಲಿಷ್ ನಲ್ಲಿ ಬರೆಯಲಾಗಿದೆ.

ಮತ್ತು ಅದರ ಮೇಲೆ ಅವರ ನೊಂದಣಿ ಸಂಖ್ಯೆ ಕೂಡ ನಮೂದಿಸಲಾಗಿದೆ.